ಮತ್ತೆ ಬೇಸ್ಮೆಂಟ್ ಅಲ್ಲಿ ಆಡಿ ಕಾರ್ ಶೋರೂಮ್ ಇದೆ.

ಇದು ಬ್ಯಾಡ್ಮಿಂಟನ್ ಕೋರ್ಟ್ ಮತ್ತೆ ಕೋರ್ಟ್ ನಲ್ಲಿ ಲೈಟ್ ಮತ್ತೆ ವಾಲ್ ಕ್ಲಾಕ್ .

ಪಕ್ದಲ್ಲಿ ಇನ್ನೊಂದ್ ಕೋರ್ಟ್ ಇದೆ ಕೂರಲು ಜಾಗವೂ ಇದೆ.

ಮತ್ತೆ ಒಂದ್ ಹತ್ತ್ರಯಿಂದ ಹನ್ನೆರಡು ಗಾಡಿ ಪಾರ್ಕಿಂಗ್ ಮಾಡಿದ್ದಾರೆ ರೈಟ್ ಅಂಡ್ ಲೆಫ್ಟ್ ಸೈಡ್.

ಮತ್ತೆ ತೆಂಗಿನ ಮರ ಗಿಡ ಎಲ್ಲ ಇದೆ ಸುತ್ತಮುತ್ತ--

ಮತ್ತೆ ಅದರ ಆಚೆ ಒಬ್ಬರು ಯೆಲ್ಲೂ ಕಲರ್ ಶರ್ಟ್ ಹಾಕೊಂಡ್ ಆಚೆ ವೇಟ್ ಮಾಡ್ತಾ ಇದ್ದಾರೆ ಕಸ್ಟಮರ್ ಗೆ.

ಆ ಬಿಲ್ಡಿಂಗ್ ಮೇಲೆ ವೈಟ್ ಫೀಲ್ಡ್ ಅಂತ ಮೆನಷನ್ ಮಾಡಿದ್ದಾರೆ ಏರಿಯಾಸ್ --

ಮತ್ತೆ ಯೆಲ್ಲೋ ಕಲರ್ ನ್ಯಾನೊ ಕಾರು ಓಡಾಡ್ತಿದೆ ರೋಡ ಲ್ಲಿ.

ಇದು ಎಸ್ _ಬಿ_ಐ ಬ್ಯಾಂಕ್ ಮತ್ತು ಎಸ್_ಬಿ_ಐ ಎ_ಟಿ_ಎಂ ಎರಡು ಇದೆ.

ಇದರಲ್ಲಿ ಟಿ_ವಿ_ಎಸ್ ಎಕ್ಸೆಲ್ ಡಿಯೋ ಸ್ಪಲೆಂಡರ್ ಅಂತ ಬಿಕ್ಸ್ ಇದೆ.

ಮತ್ತೆ ಗೇಟ್ ಬಂದ್ಬಿಟ್ಟಿ ಮೆರೂನ್ ರೆಡ್ ಗ್ರೀನ್ ಕಲರ್ ಮತ್ತೆ ಬ್ಲಾಕ್ ಆಲ್ ಪೇಂಟ್ ಆಗಿದೆ.

ಮನೆ ಫುಲ್ ಬಂದ್ಬಿಟ್ಟಿ ಲೈಟ್ ಗ್ರೀನ್ ನಲ್ ಪೇಂಟ್ ಆಗಿದೆ.

ಈ ಪಾರ್ಕ್ ಗ್ರೌಂಡ್ ಆಗಿದೆ ಮತ್ತೆ ಕೆಲವರು ಎಕ್ಸರ್ಸೈಜ್ ಮಾಡ್ತಾರೆ.

ಈ ಸೈಡ ಲ್ಲಿ ಗಾರ್ಡನ್ ತರ ಪ್ಲಾಂಟ್ ಮತ್ತೆ ಸ್ಮಾಲ್ ಟ್ರೀ ಇದೆ.

ಮತ್ತೆ ಚೇರಲ್ಲ ಬ್ಲೂ ಅಂಡ್ ಬ್ಲಾಕ್ ಕಲರ್ ಅಲ್ಲಿ ಇದೆ.

ಮತ್ತೆ ಎರಡ್ ಟಿ_ವಿ ಮತ್ತು ಒಂದು ರಿಸೆಪ್ಶನ್ ಅಲ್ಲಿ ಕಂಪ್ಯೂಟರ್ ಇದೆ.

ಕ್ಯಾಜುಒಲ್ ಅಂಡ್ ಫಾರ್ಮಲ್ ಪ್ಯಾಂಟ್ಸ್ ಮತ್ತೆ ರೆನಕೋರ್ಟ್ ಜಾಕೆಟ್ಸ್ --

ಇಲ್ಲಿ ವೈಟ್ ಜರ್ಮನ್ ಟೆಂಟು ಮೂರ್ನಾಲಕ್ ಟೆಂಟ್ ಹಾಕಿದಾರೆ.

ಟೆಂಟ್ ಒಳಗೆ ಜಾಸ್ತಿ ಜನರು ಅದೇನೋ ನೋಡ್ತಾವ್ರೆ.

ಹಾಗೂ ರೈಟ್ ಸೈಡ್ ಲೆಫ್ಟ್ ಸೈಡ್ ವೈಟ್ ಕರ್ಟನ್ ನಿಂದ ಕವರ್ ಮಾಡಿದಾರೆ.

ಇದೊಂದು ಓಪನ್ ವೆಡ್ಡಿಂಗ್ ಹಾಲ್ ಅ--

ಅದರಲ್ಲಿ ಒಬ್ರು ಆಚೆ ವೇಟ್ ಮಾಡುತ್ತಿದ್ದಾರೆ ಎ_ಟಿ_ಎಂ ಅಲ್ ದುಡ್ಡು ತೊಗೋಳಕ್ಕೆ.

ಕೆ- ಒಬ್ರು ಒಳಗೆ ಏ_ಟಿ_ಎಂ ಅಲ್ ದುಡ್ ತಗೋತಾವ್ರೆ.

ಇದೊಂದು ಪಾಂಡು ಪಾಂಡು ಸೈಡ್ ಏರಿಯಾದಲ್ಲಿ ತ್ರೀ ಟು ಫೋರ್ ಪೀಪಲ್ಸ್ ವಾಕಿಂಗ್ ಮಾಡುತ್ತಾರೆ.

ಮತ್ತೆ ಹತ್ತಲು ಇಳಿಯಲು ಸ್ಟೆಪ್ಸ್ ಇದೆ.

ಇದು ರೆನಾಲ್ಟ್ ಕಂಪನಿ ಕಾರ್ ಹೆಲ್ಪಡೆಸ್ಕ್ .

ಮತ್ತೆ ಟೇಬಲ್ ಮೇಲ್ ಲ್ಯಾಪ್ಟಾಪ್ ಬುಕ್ಸ್ ಅಂಡ್ ಟೆಲಿಫೋನ್ಸ್ ಇದೆ.

ಮತ್ತೆ ಬಾಲ್ ಹಾಕಲು ಬ್ಯಾಸ್ಕೆಟ್ ಇದೆ.

ಇದೊಂದ ಬೇಕರಿ ಬೇಕರಿ ಯಲಿ ಕ್ರಿಸಮಸ್ ಟ್ರೀ ಇದೆ.

ಹಾಲ ಡೈರಿ ಎಂಟ್ರೆನ್ಸ್ ಲಿ ಎರಡು ಚೇರ್ ಇದೆ.

ಎಂಟ್ರನ್ಸ್ ಅಲ್ಲಿ ಗೇಟ್ ಮತ್ತೆ ಮೇಲೆ ಟಿ_ವಿ_ಎಸ್ ಯ ಸಂತ ದೊಡ್ಡದಾಗ್ ಬೋರ್ಡ್ ಇದೆ.

ಮತ್ ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಮತ್ತೆ ವೈಟ್ ಬೋರ್ಡ್ ಕಾರು ಇದೆ.

ಮತ್ತೆ ಗ್ರೀನ್ ಕಲರ್ ಬಸ್ ಒಂದ್ ಮೂರರಿಂದ ನಾಕಿರುತ್ತೆ.

ಹೇ ಸುತ್ತ ತೆಂಗಿನ್ ಮರ ಇದೆ.

ಲೆಫ್ಟ್ ಸೈಡ್ ಅಲ್ಲಿ ಒಂದು ಸ್ವಿಚ್ ಬೋರ್ಡ್ ಇದೆ.

ಸರ್ವೆಂಟ್ ಬಿಲ್ ತಗೊಂಡು ಯಾರಗೊ ಬಿಲ್ ಕೊಡಕ್ ಹೋಗ್--

ಇದೊಂದ ಡಾಲ್ಪಿನ್ ಫಿಶ್ ಮಾರ್ಕೆಟ್ ಫಿಶ್ ಮಾರ್ಕೆಟ್ ಶಾಪು.

ಶಾಪ್ ಎಂಟ್ರನ್ಸ್ ಅಲ್ಲಿ ಗ್ಲಾಸ್ ಡೋರಲ್ಲಿ ಡಾಲ್ಫಿನ್ ಸ್ಟಿಕರ್ ಅಂಟ್ಸಿದ್ದಾರೆ.

ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಆರೆಂಜ್ ಕಲರ್ ಎರಡು ಕೋನ್ ಇದೆ.

ಮತ್ತಿಲ್ಲಿ ಸ್ವೀಟ್ ಕಾರ್ನರ್ ಲ್ಲಿ ಸ್ವಿಚ್ ಬೋರ್ಡ್ ಮತ್ತೆ ಗಾರ್ಡ್ ಕ್ಯಾಲೆಂಡರ್ ಇದೆ.

ಬೀರೂಸ್ ಅಂಡ್ ಶೆಲ್ಫ್ ಅಲ್ಲಿ ಸ್ವಲ್ ಸ್ವಲ್ಪ ಪೇಪರ್ಸ್ ಇದೆ.

ಇದು ಸಿಲೇರಿಯೋ ಕಾರು ಗ್ರೇಯ್ ಕಲರ್ ಮಾರುತಿ ಸುಜುಕಿ ಅಂತ.

ಲೆಫ್ಟ್ ಸೈಡ್ ಹೆಸರ್ ಇದೆ ಮತ್ತು ಕಾರ್ ಬಂಡ್ಬುಟ್ಟು ವಾಷಿಂಗ್ ಸೆಂಟರ್ ಅಲ್ ಇದೆ.

ಇದೊಂದು ಡ್ಯಾನ್ಸಿಂಗ್ ಸ್ಟೇಜ್ ಈ ಸ್ಟೇಜ್ ನಲ್ಲಿ ತ್ರೀ ಗರ್ಲ್ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ.

ಇದೊಂದು ರೈಲ್ವೆ ಟ್ರ್ಯಾಕು ಆಮೇಲ್ ಟ್ರ್ಯಕಲ್ಲಿರೋದು ರೈಲ್ವೆ ಗೂಡ್ಸ್ ಟ್ರೈನು.

ಮತ್ತೆ ಟ್ರ್ಯಾಕ್ ನಲ್ಲಿ ಕಲ್ ಗಳಿದೆ ದೊಡ್ಡ ದೊಡ್ಡದು ಮತ್ತೆ ಗಿಡಗಳಿದೆ.